ಹಾಗೆ ಬುಕ್ ಶಾಪ್ ಇದೆ ಸುಮಾರು ಏಳು ಜನ ಇಲ್ಲಿ ಹಾಗೆ ನಾಲ್ಕು ಜನ ಬುಕ್ಕು ಖರೀದಿ ಮಾಡಕ್ಕೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ .

ಹಿಂದಿ ಸೈಕಾಲದವಾರಿ ಪಕ್ಷ ಇದೆ ಸೈಡಲ್ಲಿ ಬಿಲ್ಡಿಂಗ್ ಅದಾವ ಪೆಟ್ರೋಲ್ ಪಂಪ್ ಇದೆ ಎಸ್ ಚೆಂದಾಗಿ ಬೋಡ ಹಚ್ಚವ್ರೆ.

ಹಿಂದ ಸೈಕಲ್ಸ್ ಆದವ್ ರಿಕ್ಷಾ ಐತಿ ಸೈಡಲ್ಲ ಬಿಲ್ಡಿಂಗ್ ಅದಾವ ಸೆಂಟರ ಊರಾಗ ಅದಾ ಪೆಟ್ರೋಲ್ ಪಂಪ್ ಹಿಂದ ಒಂದು ಯೆಸ್ಟ್ ಚಂದಗಿ ಬೋರ್ಡ್ ಹಚ್ಚ್ಯಾರ್ ದೊಡ್ಡ ಅಲ್ಲೊಂದು ಕಾರ ಗಾಡಿ ಐತಿ

ಪ್ಲೆಟನಾಗ್ ಊಟ ಮಡಗತ್ತಾರ್ ದೊಡ್ಡದು ಒಂದು ಹಾಲ್ ಐತಿ ರಿಸೆಪ್ಶನ್ --]